ಈ ಇಮೇಜ್ ನೊಳಗ ನಾವ್ ಏನ್ ನೋಡಕಥಿವ್ ಅಂದ್ರ ಗರ್ಲ್ಸ್ ಹಾಸ್ಟೆಲ್ ನೋಡಕಥಿವ್ ಅಂದ್ರೆ ಗರ್ಲ್ಸ್ ಬಳಿ ಈಯರಿಂಗ್ಸ್ ಕ್ಲಿಪ್ಪ --

ಈ ವೊಂದ್ ಇಮೇಜ್ ನೊಲ್ಗ ನಾವೇನ್ ನೋಡ್ತಿವಿ ಅಂದ್ರೆ ಡಾಕ್ಟ್ರ್ಸ್ ನೋಡ್ತಿವಿ ಇವ್ರ್ ಡಾಕ್ಟ್ರ್ಸ್ ಇವ್ರ್ ಇದ್ರೆ ನಮ್ಗ್ ಯೆಸ್ಟ್ ಯೂಸ್ ಇದೆ ಅಂತಂದ್ರೆ ಇವ್ರ್ ಎರೆಡನೆ ದೇವ್ರ್ ಅಂತಂತ ನಾವ್.

ಆ ಕೊಕ್ಕರೆ ಅಅ ತುಂಬಾ ಚುಉಪಜಿರ್ವಂಥ ಕೊಕ್ಕರೆ ನಾ ಹೋಂ ದೈತಿ ಅದ್ಕೆ ಇದ್ನ ಕೊಕ್ಕರೆ ಅಂತೀಳಿ .

ಅ ಪದ್ಧತಿ ಇತಿ ಅಂದ್ರೆ ಅವ್ರ್ ದೇವ್ರ್ ಅಂತ ಹೇಳಿ ಇದನೊಂದು ಮೂರ್ತಿ ಅಂತ್ ಹೇಳಿ ಇದನೊಂದು ಮೂರ್ತಿನ ದೇವ್ರ್ ಅಂತ್ ಕರಿತರುಅವ್ರ್ ಅವಾಗ್ ಅವಾಗ--

ಮೋಸ್ಟ್ಲಿ ಇವ್ ಬಯ್ ಒನ್ ಗೆಟ್ ಒನ್ ಇರ್ಬೋದು ಆಮೇಲೇ ಇದನ್ನಾ ಯುಸ ಮಾಡೋದಿಂದ್ರ ನಾವ--

ಈ ಒಂದ್ ಇಮೇಜ್ ನೊಳಗ ನಾವ್ ಏನ್ ನೋಡಕಥಿವ್ ಅಂದ್ರೆ ಒಂದ್ ಗಾರ್ಡನ್ ಐತಿ ಇದ್ ಸನ್ಮಕ್ಕಳಿಗೆ ಆಟ ಅಡೊಅಂಥ ಜೋಕಾಲಿ ಐತಿ ಜರ್ಬುನ್ಡಿ ಐತಿ--